ಮತ್ತು ನಮಗೆ ನಾಲ್ಕು ವ್ಯಕ್ತಿಗಳನ್ನು ಕಂಡುಬರುತ್ತಾ ಇದ್ದಾರೆ.

ಮತ್ತು ಇಲ್ಲಿ ನಮಗೆ ಧ್ವಜಗಳು ಕಂಡು ಬರ್ತಾ ಇವೆ.

ಕಚೇರಿಯನ್ನು ಕಂಡು ಬರುತ್ತಾ ಇದೆ ಗೋಡೆ ಮೇಲೆ ಬಿಳಿ ಬಣ್ಣ ಹಚ್ಚಿದ್ದಾರೆ ಮತ್ತು ದೇವರ ಚಿತ್ರ ಕಂಡು ಬರುತ್ತಾ ಇದೆ.

ಈ ಒಂದು ಸಸ್ಯಕ್ಕೆ ಕೆಂಪು ಮತ್ತು ಬಿಳಿ ಬಣ್ಣದ ಹೂವುವನ್ನು ಹತ್ತುಕೊಂಡಿದೆ.

ದುರುಸ್ತಿ ಮಾಡುವುದು ಕಂಡು ಬರುತಾಇದೆ ಮತ್ತು ಇಲ್ಲಿ ಒಂದು ಕಾರು ಮೇಲಗಡೆ ಎತ್ತಲಾಗಿದೆ --

ಇಲ್ಲಿ ನಮಗೆ ಶ್ರೀ ಸದ್ಗುರು ರೇವಣಸಿದ್ದೇಶ್ವರ ಲೇಡೀಸ್ ಫ್ಯಾಷನ್ ಅಂಡ್ ಗಿಫ್ಟ್ ಸೆಂಟರ್ ಅಂಗಡಿ ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಒಂದು ಕಟ್ಟಡ ಇದೆ.

ಮತ್ತು ಇದಕ್ಕೆ ಒಂದು ಕಿಡಕಿ ಮತ್ತು ಎರಡು ನೀಲಿ ಬಣ್ಣದ ಕಂಬ ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಮೂರು ಬೈಕುಗಳು ನಿಲ್ಲುಗಡೆ ಮಾಡಲಾಗಿದೆ.

ಮತ್ತು ಕೆಲವು ವಸ್ತುಗಳನ್ನು ಇಟ್ಟಿದ್ದಾರೆ ಮತ್ತು ಹಿಂದುಗಡೆ ಒಬ್ಬ ವ್ಯಕ್ತಿ ಅರ್ಧ ದಂಡವನ್ನು ಕಂಡುಬರುತ್ತಾಯಿದೆ.

ತೋ ಇಲ್ಲೇ ಮೇಜಿನ ಮೇಲೆ ಹಲವರು.

ಹಲವಾರು ಗಿಡ ಮರಗಳನ್ನು ಕಂಡುಬರುತ್ತಯಿದೆ ಮತ್ತು ಕೆಲ ವ್ಯಕ್ತಿಗಳು ನಿಂತು ಇದ್ದಾರೆ.